ಮತ್ತು ಹಲವಾರು ಮನುಷ್ಯರು ಕಾಣುಸ್ತಾಯಿದಾರೆ ಮತ್ತು ಎಡಭಾಗದಲ್ಲಿ ನನಗೆ ಒಂದು ಕಟ್ಟಡದ ಒಳಗಡೆ ಮನುಷ್ಯರು ಕಾಣಿಸುತ್ತಿದ್ದಾರೆ.

ನನಗೆ ಒಂದು ಕಟ್ಟಡದ ಹೊರಭಾಗ ಕಾಣಿಸ್ತಾ ಇದೆ ಮತ್ತು ಹೊರಭಾಗದಲಿ ಅಳವಡಿಸುವ ಸೀಟ್ ಕೂಡ ಕಾಣಿಸ್ತಾ ಇದೆ ಮತ್ತು ಒಂದು ಡಸ್ಟಬಿನ್ ಕಾಣಿಸ್ತಾ ಇದೆ.

ಕುರ್ಚಿಗಳು ಬೇರೆ ಬೇರೆ ಬಣ್ಣದಲ್ಲಿದೆ ಮತ್ತು ಒಂದು ಕುರ್ಚಿಯ ಮೇಲೆ ಒಂದು ಬಾಕ್ಸ್ ಕೂಡ ಕಾಣಸ್ತಾ ಇದೆ.

ಮತ್ತು ಅವರು ಪ್ರಾರ್ಥನೆ ಮಾಡುತ್ತಿರುವುದು ನನಗೆ ಕಾಣಿಸುತ್ತಿದೆ ಒಂದು ಕುರ್ಚಿ ಕೂಡ ಕಾಣಸ್ತಾ ಇದೆ.

ಮತ್ತು ಎಡ ಮತ್ತು ಬಲಭಾಗದಲ್ಲಿ ಗೋಪುರ ಕೂಡ ಕಾಣಸ್ತಾ ಇದೆ.

ಗದ್ದೆಯ ಮೇಲೆ ಬೆಳೆದಿರುವ ಭತ್ತದ ಸಸಿ ಕೂಡ ಕಾಣಿಸ್ತಾ ಇದೆ.

ಮತ್ತು ಒಂದು ಸ್ಕೂಟಿ ಕಾಣಿಸ್ತಾ ಇದೆ.

ಒಂದು ಧ್ವಜ ಸ್ತಂಭ ಕಾಣಿಸ್ತಾ ಇದೆ.

ನನಗೆ ಒಂದು ಬೇಕರಿ ಯ ಒಳಭಾಗ ಕಾನಸ್ತಾ ಇದೆ.

ಮೂರು ನೀರಿನ ಬಾಟಲ ಗಳು ಕಾಣಸ್ತಾಇದಾವೆ.

ಮತ್ತು ಬೇರೆ ಬೇರೆ ಸಾಮಾಗ್ರಿಗಳು ಕಾಣುಸ್ತಾ ಇದೆ.

ಕಟ್ಟಡದ ಮೇಲ್ಭಾಗದಲ್ಲಿರುವ ಗೋಪುರ ಕೂಡ ಕಾನಸ್ತಾ ಇದೆ.

ಪಾರ್ಕ್ ಮೇಲೆ ನಡೆದು ಹೋಗುವ ದಾರಿ ಕೂಡ ಕಾಣಿಸ್ತಿದೆ.

ಪೆಟ್ರೋಲ್ ಬಂಕ್ನ ಒಳಭಾಗದಲ್ಲಿ ಬೇರೆ ಬೇರೆ ವಾಹನಗಳು ಕಾಣಿಸ್ತಾ ಇದವೆ.

ಮತ್ತು ನನಗೆ ನಾಲ್ಕು ಬಕೆಟ್ ಗಳನ್ನು ಉಲ್ಟವಾಗಿರಿಸಿರುವುದು ಕಾಣಿಸುತ್ತದೆ.